ಇದು ಒಂದು ಕಿರಾಣಿ ಅಂಗಡಿ ಅಂತ ಹೇಳಬಹುದು ಇಲ್ಲಿ ಹಲವಾರು ಚೀಲಗಳು ಇಟ್ಟಿದ್ದಾರೆ. ಇದು ಒಂದು ಕಿರಾಣಿ ಅಂಗಡಿ ಅಂತ ಹೇಳಬಹುದು.

ಈ ದೃಶ್ಯದಲ್ಲಿ ಕಂಡು ಬರುವ ಚಿತ್ರವೆನೆಂದರೆ ಇದು ಒಂದು ಸ್ಕೂಲ್ ಅಂತ ಹೇಳಬಹುದು ಈ ಸ್ಕೂಲ್ನ ಮುಂದುಗಡೆ ಒಂದು ಮನೆ ಇದ್ದವ್ ಒಂದು ಬಾದಾಮಿ ಗಿಡ ಹಾಗು ಜಂಡ ಕಟ್ಟಿ ಇಲ್ಲೋಬ್ಬಕಿ ವ್ಯಕ್ತಿ ನಿಂತಿದ್ದಾನೆ.

ಈ ದೃಶ್ಯದಲ್ಲಿ ಕಂಡು ಬರುವ ಚಿತ್ರವೇನೆಂದರೆ ಇದು ಒಂದು ಕಾಡ ಅಂತಾ ಹೇಳಬಹುದು. ಇಲ್ಲಿ ಹಲವಾರು ಜಿಂಕೆಗಳು ಮೇಯ್ತಾ ಇದ್ದಾವೆ ಇಲ್ಲಿ ಹಲವಾರು ಪ್ರಾಣಿಗಳು ಇರುತ್ತವೆ. ಇಲ್ಲಿ ಹಲವಾರು --

ಈ ದ್ರಶ್ಯದಲ್ಲಿ ಕಂಡುಬರುವ ಚಿತ್ರವೇನೆಂದರೆ ಇದನ್ನು ಒಂದು ಹೋಟ್ಲು ಅಂತಾರು ಹೇಳಬಹುದು ಈ ಹೋಟೆಲ್ ನೆಲ್ಲಿ ಹಲವಾರು ವ್ಯಕ್ತಿಗಳು ಬಂದು ಊಟ ಮಾಡುತ್ತಾರೆ ಈಗ ಇದರಲ್ಲಿ ಚಾವು ಕುಡಿಯುತ್ತಾರೆ. ಇದು ಒಂದು --

ಇಲಿ ಒಬ್ಬ ವ್ಯಕ್ತಿ ಬ್ಯಾಟ್ ಹಿಡ್ಕೊಂಡು ನಿಂತಿದ್ದಾನೆ ಒಬ್ಬ ಕೈಮಾಡಿಸಿದ್ದಾನೆ ಇದು ದೊಡ್ಡದಾದ ಕ್ರಿಕೆಟ್ ಗ್ರೌಂಡ್ ಅಂತಾನೆ ಹೇಳಬಹುದು.

ಇದು ಜೋಕಾಲಿ ಇದೆ ಇಲ್ಲಿ ಒಂದು ದೊಡ್ಡ ಗಿಡ ಇದೆ ಇದು ಒಂದು ಸ್ಕೂಲ್ ಸ್ಪೋರ್ಟ್ ಆಡುವ ಗ್ರೌಂಡ್ ಅಂತಾನೆ ಹೇಳಬಹುದು.

ಈ ಈ ದ್ರಶ್ಯದಲ್ಲಿ ಕಂಡುಬರುವ ಚಿತ್ರವೇನೆಂದರೆ ಇದು ಒಂದು ಐರನ್ ಮಾಡುವ ಅಂಗಡಿ ಅಂತ ಹೇಳಬಹುದು ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಅಂಗಿಯನ್ನು ಐರನ್ ಮಾಡುತ್ತಾ ಇದ್ದಾನೆ.